ಎಲ್ಲವು ಬ್ರಾಂಡೆಡ್ ಆಗಿದ್ದು ಅ ಮ ಅವುಗಳು ಡಬ್ಬಿಯಲ್ಲಿ ಇಟ್ಟಿರುವುದನ್ನು ನಾವು ಕಾಣಬಹುದು ಮ --

ಮತ್ತು ಅಲ್ಲಿ ಹಲವಾರು ವ್ಯಕ್ತಿಗಳು ಕೆಲಸ ಮಾಡುತ್ತೀರಾ ದ್ರಶ್ಯವನ್ನು ನಾವು ನೋಡಬಹುದು.

ಮತ್ತು ಸುತ್ತಲೂ ಗಿಡ ಮರಗಳು ಬೆಳೆದಿರುವುದನ್ನು ನೋಡಬಹುದಾಗಿದೆ.

ಮತ್ತು ಮಹಾಲಕ್ಷ್ಮಿ ಫ್ಲೈ ವುಡ್ಸ್ ಎಂದು ಹಾರ್ಡ್ವೇರ್ ವುಡ್ ಎಂದು ಬರೆದಿರುವುದನ್ನು ಈ ಚಿತ್ರದಲ್ಲಿ --

ನಾವು ನೋಡಬಹುದಾಗಿದೆ ವಿಜಯವಾಣಿ ಒನ್ ಟ್ವೆಂಟಿ ಟೂ ಲಕ್ಷ ಓದುಗರೆಂದು ಬರೆದಿದ್ದಾರೆ.

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ಇಲ್ಲಿ ಮದುವೆಯಾಗುತ್ತಿರುವ ದೃಶ್ಯವನ್ನು ಕಾಣಬಹುದು.

ಮತ್ತು ಅಲ್ಲಿ ಬಿಳಿಯದಾದ ಒಂದು ಲೈಟ್ ಇರುವುದನ್ನು ಈ ಚಿತ್ರದಲ್ಲಿ ಕಾಣಬಹುದು.

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಕಂಪನಿ ಆಕಾರದ ಚಿತ್ರವನ್ನು ಕಾಣಬಹುದಾಗಿದೆ.

ಇದು ಗೊಬ್ಬ ಎಣ್ಣೆ ಮತ್ತು ಗೊಬ್ಬರಗ ರಸಗೊಬ್ಬರ ನೀಡುವ ಒಂದು ಅಂಗಡಿ ಆಗಿದೆ.

ಮತ್ತು ವ್ಯಕ್ತಿಗಳು ಅಡ್ಡಾಡುತ್ತಿರುವುದನ್ನು ಇಲ್ಲಿ ನೋಡಬಹುದು.

ಮತ್ತು ವ್ಯಕ್ತಿಗಳು ಅಡ್ಡಾಡುತ್ತಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಈ ಒಂದು ರೇಖಾ ಚಿತ್ರದಲ್ಲಿ ಒಂದು ಒಬ್ಬ ವ್ಯಕ್ತಿ ಕುತ್ಕೋ ರೀತಿಯಲ್ಲಿ ಇಲ್ಲಿ ಕಾಣಬಹುದು.

ಮತ್ತು ಉಳ್ಳಾಗಡ್ಡಿ ಮತ್ತು ಮೆಕ್ಕೆಕಾಯಿ ಇರುವುದನ್ನು ಈ ಚಿತ್ರದಲ್ಲಿ ಕಾಣಬಹುದು.